ಟೊಮೇಟೊ ಹಣ್ಣು ಇಲ್ದೆ ಕಾಯಿ ಇಲ್ದೆ ಮಾಡಲ್ಲ ಇವಾಗೆಲ್ಲ --

ಮುಟ್ಕೊಂಡ್ರೆನೊ ಮುಟ್ಕೊಂಡ್ರೆನೋ ಅಂತ ಬೈತೀವಿ ಮಕ್ಕಳಿಗೆ ನಾವು.

ಅದ್ ತಕೊ ಕೊಡು ಕಾಸು ಕೊಡು ಕಾಸು ಕೊಡು ಅಂದ್ರೆ ಎಲ್ಲಿಂದ ಕೊಡೋಮಾ ನಾವು --

ಹ್ಮ್ ನಮ್ಮೂರು ಬೆಟ್ಟನೆ ಕವ್ವ ಇದು.